ಇದು ನೋಡಿ ಸೇತುವೆ ಈಗ ನಂಬಲಿ ಕೂಡ ಮೆಕಡೆಯಿಂದ ಗುಲ್ಬರ್ಗ ಹೋಗವ ಅಲ್ಲಿ ಒಂದು ಸೇತುವೆ ರೆಡಿ ಮಾಡುತಿದ್ದರೆ ಇದು ಸೇತುವೆ ಅಪ್ಪ ಅಂದ್ರೆ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ .

ಯಾಕಪ್ಪ ಅಂದ್ರೆ ದೊಡ್ಡ್ ದೊಡ್ಡ್ ಹಲ್ಲಗಳೆಲ್ಲ ದಾಟಿ ಮತ್ತ್ತೊಂದ್ ಉರಿಗೆ ಹೋಗಲು ಬಹಳ ಹೆಲ್ಪ್ ಆಗುತ್ತೆ ಈ ಸೇತುವೆ. ಈ ಸೇತುವೆ ಅನ್ನು ಸಿಮೆಂಟ್ ಮತ್ತು ಕಬ್ಬಿಣ ದಿಂದ ರೆಡಿ ಮಾಡುತ್ತಾರೆ .

ಈ ಅಸ್ಥಿ ಪಂಜರದಿಂದ ಅವರು ಎಷ್ಟು ಮೂಳೆಗಳು ಇದೆ ಅಂತ ತಿಳಿದುಕೊಳ್ಳಬಹುದು.

ಆಶೀರ್ವಾದ ಪಡೆದುಕೊಳ್ಳುತಿದ್ದರೆ ಈ ಇನ್ನೊಬ್ಬರು ಮಹಿಳೆ--

ಎತ್ತರವಾದ ಲೈಟ್ಗಳ ಲೈಟ ಕಂಬಗಳನ್ನು ನಿರ್ಮಿಸಿದ್ದಾರೆ.